ಸೋ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು ಇದು ಕೂಡ ಒಂದು ಹಿಂದಿನ ಕಾಲದ ಕಟ್ಟಡ ಅಂತ ಹೇಳುವುದು ಸೋ ಈ ಕಟ್ಟಡದಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು. ಈ ಕಂಬದಲ್ಲೇ ಆಗ್ಲಿ ಒಂದು ಮೂರ್ತಿ ಮೂರ್ತಿ ಶಿಲ್ಪನ ಕೆತ್ತಿರೋದೆ ಆಗ್ಲಿ ತುಂಬಾ ಚೆನ್ನಾಗಿದೆ .ಅಂತ ಕೂಡ ಹೇಳಬಹುದು.

ಸೋ ಈ ಒಂದು ಏನಪ್ಪಾ ಅಂದ್ರೆ ಈ ರೀತಿ ಒಂದು ಪಕ್ಷಿಗಳನ್ನು ನಾವು ಡಿಫ್ರೆಂಟಾ ಗಿ ಸಾಕಿರೋ ಒಂದು ಪಕ್ಷಿಗಳನ್ನು ನೋಡಬೇಕು ಅಂದ್ರೆ ಸೋ ಜೂಗಳಲ್ಲಿ ಮತ್ತು ಪಕ್ಷಿಧಾಮಗಳಲ್ಲಿ ನೋಡಲಿಕ್ಕೆ ಮಾತ್ರ ಸಾಧ್ಯ ಇರುವ ಒಂದು ದೃಶ್ಯ ಅಂತಲೂ ಕೂಡ ಹೇಳಬಹುದಾಗಿದೆ.

ದೊಡ್ಡ ದೊಡ್ಡ ಫಿಶರ್ಗ ಳು ಕೂಡ ಇದೆ ಹಾಗೆ ಅಲ್ಲಿ ಮಾರ್ಕೆಟ್ ಇದೆ ಚಿಕ್ಕ ಚಿಕ್ಕ ಫಿಶ ಗಳು ಕೂಡ ಇದೆ ಹಾಗೆ ಜನಗಳು ಕೂಡ ಇದ್ದಾರೆ ಕಲರ ಕಲರದು ಫಿಶ ಕುಡ ಇದೆ .